ನಮ್ situation ಅಲ್ಲಿ ನಾವು ತಿಳ್ಕೊಳೋಣ ಇವಾಗ.

ಒಬ್ಬ ನಾವೇ ಇವಾಗ so far example ನಾವೇ ಒಂದು game ಆಡಬೇಕಾದ್ರೆ ಇವಾಗ cricket example ತಗೊಂಡ್ ನಾವ್ cricket ಯಾಕಂದ್ರೆ cricket ಬಗ್ಗೆ ಮಾತಾಡೋದಕ್ಕೆ cricket ತಗೊಳಣ example

ಯಾಕಂದ್ರೆ ಇವಾಗ್ ನಾವೊಂದು ಇವಾಗ್ suppose ಒಂದ್ ಎರಡ hour bowling ಮಾಡಿ ಮತ್ತೆ batting ಮಾಡ್ಬೇಕಂದ್ರೆ ಬಾರಿ ಕಷ್ಟ ಇರುತ್ತೆ

ಅಂತದ್ರಲ್ಲಿ ಅವ್ರು IPL ದಲ್ಲಿ ಬಾರಿ ಏನು ಒಂದೊಂದ್ ಸಲಿ wicket ಜಾಸ್ತಿ ಪತನ ವಾದ್ರುನು cool ಆಗ್ ಆಡಿ match ಪಂದ್ಯ ನ ಮುಂದೆ ಮುಂದ್ ವರ್ಸ್ಕೊಂಡ್ ಹೋಗಿದಾರೆ

but ಆ patience ನ ನಾವ್ ಯಾವತ್ತೇ ಆದ್ರು ಬಿಟ್ ಕೊಡಕ್ ಹೋಗ್ಬಾರ್ದು ಯಾಕಂದ್ರೆ ಆ ತರ ಆಡಿದಾರೆ ಪಾಪ ಅವ್ರು.

"ಇನ್ನೊಂದು ಹಾರ್ದಿಕ್ ಪಾಂಡೆಯ ಹೆಸರು ಇಷ್ಟ ದಿಸ ಕೇಳ ಬರ್ತಿರ್ಲಿಲ್ಲ ಏನು IPL ಗಿಂತ but ಹೆಸ್ರು ಮಾಡಿರ್ಲಿಲ್ಲ but ಅವ್ರ್ ಚೆನಾಗ್ ಆಡ್ತಿದ್ರು.

ಚೆನಾಗ್ ಆಡ್ತಿದ್ರು. IPL ಗ್ ಬಂದು ನಾಯಕತ್ವ ಗುಜರಾತ್ ನ ನಾಯಕತ್ವ ತಗೊಂಡ್ರಲ್ವ

ಅದಕ್ಕಿಂತ ಮುಂಚೆ ಮುಂಬಯಿ Indians ಅಲ್ಲಿ ಇದ್ರಲ ರೋಹಿತ್ ನಾಯಕ್ ರೋಹಿತ್ ಶರ್ಮ ನಾಯಕತ್ವದಲ್ಲಿ

ಏನು ಹಾರ್ದಿಕ್ ಪಾಂಡೆ ಅಂತ ಅಂದ್ರೆ ಇವ್ರು. ಪಾಂಡೆ ಅಂದ್ರೆ ಅಣ್ಣತಮ್ಮಂದಿರು ಒಂದು ಇದು ಸ್ವಲ್ಪ ಗೊತ್ತಿತ್ತು

ಈಗ ನಾಯಕತ್ವ ತಗೊಂಡ್ ಮೇಲೆ ಗುಜರಾತ್ ನಾಯಕತ್ವ ತಗೊಂಡ್ ಮೇಲೆ. ಅದನ್ನ ಮುನ್ನಡೆಸುತ್ತ team ನ ಮುನ್ನಡೆಸುತ್ತ

ಹಾ ನಮ್ಮ ಏನು ವಿದೇಶಿ ಆಟಗಾರ ಆಗಿರುವಂತಹ ಡೇವಿಡ್ ಮಿಲ್ಲರ್

ಇನ್ನ ಮುಂತಾದವ್ರ್ ಇದಾರ ಗುಜರಾತ್ ಅಲ್ಲಿ

ಅವರ್ನೆಲ್ಲ ಮುನ್ನೆಡುಸುತ್ತ ತುಂಬ ಚೆನ್ನಾಗಿ ಇದ್ ಮಾಡಿದ್ರು IPL ಅಲ್ಲು ಕೂಡ first match ಬಂದು ತುಂಬಾ ಚೆನ್ನಾಗ್ ಗೆದ್ರು ಅನ್ಕೋ ಖುಷಿಯಾಗುತ್ತೆ

ನಾನು ಹೇಳ್ದಂಗೆ ಭಾರತೀಯ IPL franchise ಅಲ್ಲಿ ಹೊಸ team ಆಗ್ ಬಂದಿರೋದು ಗುಜರಾತ್ ಲಯನ್ಸ್.

first time ಬಂದು first time ಮೊದಲ ಮೊದಲ್ನೇ ಸರಿನೆ ಬಂದು ಮೊದಲ್ನೇ ಸರಿ ಕಪ್ಪು ನಮ್ಮ ಪಡೆದಿದಾರೆ ಅಂದ್ರೆ ನಾವು ಸ್ವಲ್ಪ ಅವರ್ಗೆ ಮೆಚ್ಚುಗೆ ಮಾಡ್ಲೇ ಬೇಕು.

ಯಾಕಂದ್ರೆ ಹೊಸದಾಗಿ ಬಂದ್ ಯಾರೇ ಆದರು ಹೊಸ್ದಾಗೆ ಬಂದ್ ಹೊಸ್ದಾಗೆ ಆ ತರ ಗೆಲ್ ಬೇಕ್ ಅಂದ್ರೆ ಬಾರಿ ಕಷ್ಟ ಇದೆ.

ಅಂತದ್ದು ಅವರ್ನ team ನ ಮುಂದ್ವರ್ಸ್ ಕೊಂಡು ಹೋಗಿ ಗೆದ್ದಿದಾರೆ ಅಂದ್ರೆ ಅವರ್ಗೆ ಯಾಕಂದ್ರೆ ನಾವು ಅವರ್ಗೆ ಮೆಚ್ಚುಗೆ ಪಡ್ಲೆ ಬೇಕು. ಹ ತುಂಬ ಚೆನಾಗ್ ಆಡದ್ರು ಹ ಗೆದ್ರು ಅದೆ ರೀತಿ ನಮ್ ಭಾರತ ತಂಡ ತಗೊಂಡ್ರೆ example ಇವಾಗ ನಮ್ ಭಾರತ ತಂಡದಲ್ಲಿ ಚೆನಾಗ್ ಮಾಡ್ತಿದಾರೆ ಪ್ರದರ್ಶನ ಮಾಡ್ತಿದಾರೆ ಈ ಒಂದು ಪ್ರದರ್ಶನ ಮಾಡ್ತಿದಾರೆ.

ರೋಹಿತ್ ಶರ್ಮ ನು ಪ್ರದರ್ಶನ ಮಾಡ್ತಿದಾರೆ. ಮತ್ತೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಯಾಕಂದ್ರೆಅವ್ರು ಮೊದ್ಲು farm ಅಲ್ ಇರ್ಲೇ ಇರ್ಲಿಲ್ಲ.

ಮೊದ್ಲು ಬಂದ್ ಬಿಟ್ಟು farm ಅಲ್ಲಿ nineteen before ಇದ್ದಿದ್ದು ಫಾರ್ಮ್

world record world ಏನು T twenty ಅಲ್ಲೇ number one ಅಂತೆ T twenty ಅಲ್ಲಿ ತಗೊಂಡ್ರೆ

world ಅಲ್ಲಿ number one bats man ಆಗ್ ನಿಂತಿದ್ದ್ರು ಮತ್ತೆsecond ಬಂದ್ ಬಿಟ್ಟು ಬಾಬ ರಾಜ ನಿಂತಿದ್ರು.

ಹೌದು ಈ ನಡ್ವೆ ಯಾಕೋ ವಿರಾಟ್ ಕೊಹ್ಲಿ ಬಂದ್ ಬಿಟ್ಟು ಬಾರಿ slow down ಆಗಿದ್ರು

but ಈ ನಡ್ವೆ ಅಂತು ಬಾರಿ ಅಂದ್ರೆ ಬಾರಿ ಚೆನಾಗ್ ಆಡ್ತಿದಾರ್ ವಿರಾಟ್ ಕೊಹ್ಲಿ ಅವ್ರು. ಅದೆ ಇರೋ ಅವ್ರು ಕಾಲಾವಧಿಯಲ್ಲಿ ಪರವಾಗಿಲ್ಲ ಚೆನಾಗ್ ಆಡ್ಬಿಟ್ಟು face ಮಾಡ್ ಬಿಟ್ಟು ಹೋಗ್ತಿದಾರೆ ball ನ. ಒಳ್ಳೇ name ತಗೊಂಡಿದರಪ್ಪ ವಿರಾಟ್ ಕೊಹ್ಲಿ ವಿಶ್ವದಲ್ಲೇ ಒಳ್ಳೇ name ತಗೊಂಡಿದಾರೆ ಆ ತಗೊಂಡಿದಾರೆ but ಇವಾಗ ಆ place ಅಲ್ ಬಂದ್ ಬಿಟ್ಟು ಸೂರ್ಯ ಕುಮಾರ ಅಂತ ಬರ್ತಿದಾರ್ ಇವಾಗ

ಇನ್ನೊಂದು ನಾವು ಆಸ್ಟ್ರೇಲಿಯ ಮೇಲೆ match ಆಡ್ದ್ರಲ್ಲ ನೋಡುದ್ರಲ್ಲ

second match performance ಚೆನ್ನಾಗಿತ್ತು third match ಚೆನಾಗಿತ್ತು ಆಗ ಬೂಮ್ರ ಎಲ್ಲ ಇರ್ಲಿಲ್ವಲ match ಗೆ.

ಜಡೇಜ ಅವ್ರ್ ಬಂದ್ ಬಿಟ್ಟು ಯಾಕಂದ್ರೆ ಅವ್ರಗ್ injury ಆಯ್ತಲ್ವ

injury ಆದ್ ಮೇಲೆ ಅವ್ರ್ place ಅಲ್ಲಿ ಬಂದ್ ಬಿಟ್ಟು ಅಕ್ಷಯ್ ಪಠಾಣ್ ತಗೊಂಡ್ರು

ಅವ್ರು ಪಾಪ all rounder ಆಗಿ ಬಹಳ spin. spin ಅಲ್ಲಿ ಏನು ಜಾಸ್ತಿ ವಿಕೆಟ್ ಪತನ ಮಾಡಿದಾರೆ.

ಇನ್ನೊಂದು ನಾ, ಹಾರ್ದಿಕ್ ಅವ್ರೆ

ಅದು ಚೆನಾಗೆ ಇತ್ತು ಆ ಆಸ್ಟ್ರೇಲಿಯ ಮೇಲೆ ಗೆದ್ದು ತುಂಬ ಖುಷಿ ಆಯ್ತು ನಮ್ಮವರು

ಈಗ ಸೌತ್ ಆಫ್ರೀಕ ಮೇಲೆ first match ಚೆನಾಗ್ ಆಯ್ತು ನೆನ್ನೆ match ಸ್ವಲ್ಪ ಚೆನಾಗಿತಲ್ವ ನೆನ್ನೆ

T twenty ನ O D I ತರ ಆಡಿದಾರೆ. ಅಲ್ಲ O D I ನ T twenty O D I score ಹೊಡ್ಡಿದಾರೆ .ಇನ್ನೂರ ಮುವತ್ತ something ಏನೋ

ಆ level ಗ್ ಆಡಿದಾರೆ ಅಂದ್ರೆ ನಾವ್ ಯಾ ತರ ಇರ್ಬೇಕು. ಊಹೆ ಮಾಡ್ಕೊಬೇಕು ಅಷ್ಟೆ ನಾವು. ಹೌದು ಚೆನಾಗ್ ಆಡುದ್ರು ತುಂಬ ಚೆನಾಗ್ ಆಡದ್ರು. ಇಷ್ಟೊಂದು effort ಹಾಕಿ ಮಾಡಿದಾರೆ ಅಂದ್ರೆ

ಅವ್ರ್ ಸ್ವಲ್ಪ mature ಇರಲೇ ಬೇಕು ಯಾಕಂದ್ರೆ ಇವಾಗ ಮತ್ತೆ bowling ಅಲ್ ಬಂದ್ ಬಿಟ್ಟು heavy hacker ಆಗಿ ಮಿಂಚ್ ತಾ ಇರೋದು ಯಾರು ನಮ್ಮ ಅಶುದೀಪ್ ಸಿಂಗ್ ಅಂತ.

ಇನ್ನು ಅವ್ರ್ age ಬಂದ್ ಬಿಟ್ಟು ಇಪ್ಪತೊಂದ್ ಅನ್ಸುತ್ತೆ ಇಪ್ಪತೊಂದು ವಯ್ಸು

ಯಾಕಂದ್ರೆ ನಮಗೂ ಮೆಚ್ಹುಗೆ ಯಾಕಂದ್ರೆ ನಮ್ ಭಾರತ ತಂಡದಲ್ಲಿ ಒಬ್ರು ಈ ತರ ಒಂದ್ number one ಆಗ್ತಿದಾರೆ ಅಂದ್ರೆ T twenty ಅಲ್ಲಿ.

ಎಲ್ದ್ರಿಗೂ ಆ ಇದಿರುತ್ತೆ ಹ ಇನ್ನೊಂದು ನಿನ್ನೆ match ಅಲ್ಲಿ

ಹ ತುಂಬ ಚೆನಾಗ್ ಆಡಿದ್ರು first ಇಂದ ನಮ್ DK ಬರೋ ವರ್ಗು ತುಂಬ ಚೆನಾಗ್ ಆಡಿದ್ರು.

ನಾನ್ ಹೇಳ್ತಿನ್ ನೋಡಿ ರೋಹಿತ್ ಶರ್ಮ ನಲವತ್ತ ಮೂರ್ run ಹೊಡೆದ್ರು.

ಹ ಮತ್ತೆ seven bat's man ಇದ್ರಲ್ಲ ಅವ್ರು KL ರಾಹುಲ್ ಐವತ್ತೇಳ run ಹೊಡಿದ್ರು

ಮತ್ತೆ ವಿರಾಟ್ ಕೊಹ್ಲಿ ನಲವತ್ತೊಂಬತ್ runಹೊಡಿದ್ರು

ಸೂರ್ಯ ಕುಮಾರ್ ಇಪ್ಪತ್ತೆರ್ಡ್ ಬಾಲ್ಗೆ ಅರವತ್ತೊಂದು ರನ್ ಹೊಡಿದ್ರು

ತುಂಬ ಮಿಂಚಿನಾಟ ಆಡ್ಬಿಟ್ಟರು ನಾನ್ ನೋಡ್ತಾ ಇದ್ದೀನಿ ಮಿಂಚಿನಾಟ ಹೆಂಗ್ ಆಡದ್ರು ಗೊತ್ತ ಇಪ್ಪತ್ತೆರಡು ಬಾಲ್ಗ್ ಅರವತ್ತೊಂದ್ ಅಂದ್ರೆ ನೋಡಿ ಹೆಂಗ್ ಆಡಿದ್ರು ಗೊತ್ತ ನೆನ್ನೆ match ಅವ್ರು ಸೂಪರ್ ಆಗ್ ಆಡಿದ್ರು.

ಇವಾಗ ಯಾರೋ ಸೂರ್ಯ ಕುಮಾರ್ ಯಾದವ್ ನು ನಮ್ ಭಾರತದ ತ್ರೀ ಸಿಕ್ಸ್ಟಿ ಆಟಗಾರ ಎಂದು ಏನು ಪ್ರಕಟಿಸಲಾಗಿದೆ.

ಅದೆ ABD ತರ ತ್ರಿ ಸಿಕ್ಸ್ಟ ಆ ತರ ಕರಿತಿವೋ

RCB ಆಟಗಾರ AB dealers ಅದೆ ತರನೇ ಇವಾಗ ಭಾರತದಲ್ಲಿ ಏನು ಅವರ್ಗೆ ಎರ್ಡ್ ಬಿರುದು ಕೊಟ್ಟಿರೋದ್ ಇವಾಗ ಸೂರ್ಯ ಕುಮಾರ್ ಯಾದವ್ ಅವರ್ಗೆ.

ಒಂದು ಏನು three sixty bats man ಅಂತ ಹೇಳ್ ಬಿಟ್ಟು ಒಂದು ಪ್ರಕಟಿಸಿದಾರೆ

ಮೊದ್ಲ್ ಅದಕ್ಕ್ ಮುಂಚೆನೆ sky ಅಂತ ಕರೀತಿದ್ರು ಯಾಕಂದ್ರೆ ಅವ್ರು ಧೋನಿ ತರ helicopter shot ಹೊಡೆಯೋರು sky

ಅದು ಹೊದೆದಿರೋ ಅಂತ ಚೆಂಡ್ ಏನ್ ಮಾಡೋದು ಆಕಾಶಕ್ಕೆ ಮುಟ್ಟೋ ತರ ಹೊಡೆಯವರು ಅದಕ್ಕೆ sky ಅಂತ ಕರೆಯೋರು ಅವರ್ನ

ಯಾವ್ ರೆಂಜಿಗ್ ಅವ್ರು ಬೆಳ್ದಿದಾರೆ ಅಂದ್ರೆ ಮೆಚ್ಗೆ, ಮೆಚ್ಗೆ ಮಾಡ್ಲೆ ಬೇಕ್ ಅವರ್ನ

ಮತ್ತೆ ನಮ್ಮ ಇವ್ರ್ ನೋಡಿ ದಿನೇಶ್ ಕಾರ್ತಿಕ್ಕು

last ಅಲ್ ಬಂದು ಯೋಳ್ ಬಾಲ್ಗೆ ಹದ್ನ್ಯೋಳ್ ರನ್ ಹೊಡಿದ್ರು ಅಂದ್ರೆ ಎರಡ್ ball ದಾಟಾಯ್ತು

ಚೆನಾಗ್ ಆಡಿದ್ರು ತುಂಬ ಚೆನಾಗ್ ಆಡಿದ್ರು.ಸಿಕ್ಸ್ ಹೊಡುದ್ರು. ಇನ್ನ ಕೊಹ್ಲಿ ಈ ಕಡೆ ಇದ್ದ.

ಕೊಹ್ಲಿ ಗೆ ಒಂದು ಕೊಟ್ಟಿದ್ರೆ ಪಕ್ಕ ಕೊಹ್ಲಿ ಅವರ್ದು half century ಐ ವತ್ತ್ run ಪೂರ್ತಿ ಆಗ್ತಾ ಇತ್ತು

but ಕೊಹ್ಲಿನೆ ಹೇಳದ್ ದಿನೇಶ್ ಕಾರ್ತಿಕ್ ಒಂದ್ six ಹೊಡೆದ್ನಲ್ಲ four ಹೊಡೆದ್ನಲ್ಲ

ಹೊಡೆದ್ ಬಿಡೆ ನೀನೇನೆ ಅಂತ ಹೇಳ್ ಬಿಟ್ಟ ನಾನ್ ನೋಡಿದೆ ಅಲ್ಲ Team match ಎಲ್ಲ

ಚೆನಾಗ್ ಆಡ್ತಿದ್ಯ ಕಾರ್ತಿಕ್ ನಮ್ಗೆ ಅವರ್ಗೆ ಏನ್ ತೊಂದ್ರೆ ಇಲ್ಲ score important ಅಲ್ವ ಅದೆ ಯಾರೇ ಆಗಿರ್ಲಿ ನಮ್ ನಾವ್ ಒಬ್ರುನ್ನ ನಾವು use ಮಾಡ್ಕೊಬೇಕ್ ಅಂತ ಅಲ್ವ ಒಂದ್ ಮುಂದ್ ನೋಡಲ್ಲ team ನ ಮುಂದೆ

ಇದ್ ಮಾಡ್ ಬೇಕಂತ ಇ ಚೆನಾಗಿದಾರ್ ನೋಡ್ತಾರ್ ಅಷ್ಟೆ.

ಹಾ ಭಾರಿ ಚೆನಾಗ್ ಆಡಿದ್ರು D K ಅವ್ರು balled out ಆಯ್ತು ಮತ್ತೆ ಒಂದ್ six ಕೊಟ್ರು ಮತ್ತೆ ಹೇಳಿದ್ರಲ್ಲ ಹ ಕೊಹ್ಲಿ ಅವ್ರು.

ಹಾ ಮತ್ತೆ ಒಂದ್ bat ಆಯ್ತು ಒಟ್ಟು ನೆನ್ನೆ performance ಎಲ್ಲ ಆಟಗಾರರ್ದು ತುಂಬ ಚೆನಾಗಿತ್ತು ಯಾಕಂದ್ರೆ ಬೇರೆ match ಹೋಲ್ಕೆ ಮಾಡಿದ್ರೆ last match ಅದ್ರ್ಕೆ ಇಲ್ಲ ಆಸ್ಟ್ರೇಲಿಯ match ಆಡ್ತಲ

ಏನು ಸ್ವಲ್ಪ ಕೆಲವ್ರು ಈಗ first ಬಂದ ರೋಹಿತ್ ಶರ್ಮ ಅವ್ರು ಚೆನಾಗ್ ಆಡಿದ್ರೆ KL ರಾಹುಲ್ out ಆಗೋವ್ರ್.

ವಿರಾಟ್ ಕೊಹ್ಲಿ ಸ್ವಲ್ಪ ಹಾಡು ಇಲ್ಲ ಅಂದ್ರೆ ವಿರಾಟ್ ಕೊಹ್ಲಿ out ಆದ್ರೆ ಸೂರ್ಯ ಕುಮಾರ್ ಚೆನಾಗ್ ಆಡವ್ರು

ಒಬೋಬ್ರ್ ಚೆನಾಗ್ ಆಡವ್ರು ಒಬೋಬ್ರ್ ಚೆನಾಗ್ ಆಡ್ದೆ ಇರೋವ್ರ್ ಆಯ್ತಾ ಇತ್ತು.

ಆದ್ರೆ ನೆನ್ನೆ team ಅಲ್ಲಿ ಎಲ್ರು first ಇಂದ ನಮ್ last ವರ್ಗು ಚೆನಾಗ್ ಆಡಿದ್ರು ಎಲ್ರು ಚೆನಾಗ್ ಆಡಿದ್ರು. ಆದ್ರೆ ಇವಾಗ team effort ಇಲ್ಲ ಅಂದ್ರೆ ಯಾವದೇ ತಂಡಾನು ಮುಂದ್ವರ್ಸ್ ಕೊಂಡ್ ಹೋಗೋಕ್ ಕಷ್ಟ ಇದೆ.

so ಅದಕ್ಕೆ ನಾವು ಅದನ್ ಚೆನಾಗ್ ಯಾಕಂದ್ರೆ ಇವಾಗ್ teamನು ಹಂಗೆ ಇದೆ ಬಿಡಿ ನಮ್ದು.

but ಇವಾಗ world ಅಲ್ಲಿ ತಗೊಂಡಿದ್ number one ತಂಡ ಅಂದ್ರೆ ನಮ್ದಿರೋದು.

bowling ಪ್ರದರ್ಶನ ಆಗಿರ್ಲಿ, batting ಪ್ರದರ್ಶನ ಆಗಿರ್ಲಿ

ಎಲಾದ್ರಲ್ಲು ಮಿಂಚ್ತ ಇದಾರ್ ನಮವ್ರು

ಹ ಇನ್ನೊಂದು ಅಂತ ಅಂದ್ರೆ ನೆನ್ನೆ ಮ್ಯಾಚ್ಗ್ ಹಾರ್ದಿಕ್ ಪಾಂಡೆ ಇರ್ಲಿಲ್ವಲ್ಲ. ಅವ್ರ್ ಏನೋ ಅವರ್ನ ಸ್ವಲ್ಪ ಇದು ಅನಾರೋಗ್ಯದಿಂದ ಆಚೆ ಕೂರ್ಸಿದಾರೆ team india ದಿಂದ

but back up ಅಂತು ಆಗೇ ಆಗ್ತಾರೆ ಯಾಕಂದ್ರೆ number one all rounder india ದಲ್ಲಿ

so ಅದಕ್ಕೆ back ಆಗೇ ಅಗ್ತಾರ್ ಅವ್ರು. ಅವರದೇನು ನಮ್ಗೆ ಯಾವದೇ ರೀತಿ ಇದಿಲ್ಲ ಬಂದೆ ಬರ್ತಾರ್ ಅವ್ರು

ತುಂಬ ಚೆನಾಗ್ ಆಯ್ತು. ಮತ್ತೆ ಅವ್ರು second innings ಆಡ್ದಾಗ ಏನೋ ಹಾವೇನೋ ಬಂತು stadium ಒಳ್ಗಡೆ ಸ್ವಲ್ಪೋತ್ತು match stop ಮಾಡಿದ್ರು ನಿಲ್ಸಿದ್ರು.

ಯಾಕಂದ್ರೆ ಸಹಜ ಅಲ್ವ ಸಹಜ ಅಲ್ವ ಎಲ್ಲಾದುನು ಅದೆ ಬಂದಿತ್ತು ನಿಲ್ಸದ್ರು. ಮತ್ತೆ ಡೆಕಾಕು ಚೆನಾಗ್ ಆಡಿದ್ರಪ್ಪ ಅವ್ರ್ team ಅಲ್ಲಿ ನಮ್ದೆನಾದ್ರು score

ನೂರ ಅರವತ್ ನೂರೆಪ್ಪತ್ ಬಿದ್ದಿದ್ರೆ ಅನ್ಕೊಳ್ಳಿ ನವೀನ್ ಅಯ್ಯೋ ಹಾರ್ದಿಕ್ ಅವ್ರೆ.

ಹಾ ಹನ್ರೆಡ್ percent

ಅವ್ರು ಗೆಲ್ಲೋದ್ರಲ್ಲಿ ಎರಡನೆ ಮಾತೆ ಇರ್ಲಿಲ್ಲ.

ಅವ್ರು ನಮ್ಮವ್ರ್ ಚೆನಾಗಿ run ಹೊಡೆದ್ರು.